ಲೈಟ್ಸ್ ಗಳು ಆನ್ ಆಗಿವೆ ಸಿ_ಸಿ ಕ್ಯಾಮೆರಾ ಇದೆ ತಿಂಡಿ ತಿನಿಸುಗಳಿವೆ.

ದೊಡ್ಡದಾದ ಸ್ಟೇಡಿಯಂ ಇದಾಗಿದೆ ಇಲ್ಲಿ ಹಲವಾರು ವ್ಯಕ್ತಿಗಳು ಆಟವಾಡುತ್ತಿದ್ದಾರೆ.

ಇದು ಒಂದು ಇಂಡಿಯನ್ ಪೋಸ್ಟ್ ಆಫೀಸ್ ಆಗಿದೆ.

ಕೆಂಪು ಹಾಗು ಬಿಳಿ ಬಣ್ಣದ ಬಲೂನ್ ಗಳನ್ನು ಕಟ್ಟಲಾಗಿದೆ.

ಲೈಟ್ಸ ಗಳು ಆನ್ ಆಗಿವೆ ಮೇಟ್ಟಲುಗಳಿವೆ.

ಇದು ಒಂದು ಸುಂದರವಾದ ಹೋಟೆಲ್ ಆಗಿದೆ.

ಇಲ್ಲಿ ಒಬ್ಬ ವ್ಯಕ್ತಿಯು ಮಾರಾಟ ಮಾಡುತ್ತಿದ್ದಾರೆ ಒಬ್ಬ ವ್ಯಕ್ತಿಯು ಕೊಂಡುಕೊಳ್ಳುತ್ತಿದ್ದಾರೆ.

ಬಿಲ್ಡಿಂಗ್ ನ ಹಿಂಭಾಗದಲ್ಲಿ ಹಸಿರು ಮರಗಳಿವೆ.

ಇದು ಒಂದು ಆಫೀಸ್ ಆಗಿದೆ ಆಫೀಸಲ್ಲಿ ಸ್ವಚ್ಛತೆ ಇದೆ.

ಒಂದು ಕನ್ನಡಕವಿದೆ ನೀರಿನ ಬಾಟಲ್ ಇದೆ ಕಂಒ್ಯೂಟರ್ ಗಳಿವೆ.

ಲೈಟ್ಸ್ ಗಳು ಆನ್ ಆಗಿವೆ ಕಿಟಕಿಗೆ ಕರ್ಟನ್ ಹಾಕಲಾಗಿದೆ.

ಲೈಟ್ಸ್ ಗಳು ಆನ್ ಆಗಿವೆ ಗೋಡೆಯ ಮೇಲೆ ಗಿಟಾರ್ ಅನ್ನು ಹಿಡಿದ ಮಹಿಳೆಯ ಚಿತ್ರವನ್ನು ಬಿಡಿಸಲಾಗಿದೆ.

ಮಧುರ ಬಾರ್ ಅಂಡ್ ರೆಸ್ಟೋರೆಂಟ್ ಮಕರಂದ ಫ್ಯಾಮಿಲಿ ರೆಸ್ಟೋರೆಂಟ್ ಎನ್ನುವ ಬ್ಯಾನರ್ ಗಳಿವೆ.

ಬಿಲ್ಡಿಂಗ್ ಗಳು ಹಾಗೂ ಹೊಸ ಶಾಪ್ಗ ಳಿವೆ ದೊಡ್ಡದಾದ ಮರವಿದೆ.

ಟೇಬಲ್ ಗಳನ್ನು ಇರಿಸಲಾಗಿದೆ ಲೈಟ್ಸ್ ಗಳು ಆನ್ ಆಗಿವೆ.

ಅವರಗಳಲ್ಲಿ ಒಬ್ಬರು ಸೆಕ್ಯೂರಿಟಿ ಇದ್ದಾರೆ ಒಬ್ಬ ವ್ಯಕ್ತಿಯು ನಿಂತುಕೊಂಡಿದ್ದಾರೆ.

ಶಾಪ್ ನ ಮುಂಭಾಗದಲ್ಲಿ ಆರು ಜನ ವ್ಯಕ್ತಿಗಳು ನಿಂತುಕೊಂಡಿದ್ದಾರೆ.

ಒಬ್ಬ ವ್ಯಕ್ತಿಯು ಬಲುನ್ ಗಳನ್ನು ಮಾರುತ್ತಿದ್ದಾರೆ.

ಇದು ಒಂದು ಕೋಳಿ ಫಾರಮ್ ಆಗಿದೆ ಇಲ್ಲಿ ಹಲವಾರು ಕೋಳಿಗಳಿವೆ.